ಇಲ್ಲಿ ಮಾರುಕಟ್ಟೆ ಆಗಿದ್ದರಿಂದ ಜನಗಳು ಸರಿಯಾದ ರೀತಿಯಲ್ಲಿ ಓಡಾಡಲು ತುಂಬ ಕಷ್ಟಪಡುತ್ತಿದ್ದಾರೆ ಎನ್ಸ್‌ಬಹುದು ಇಲ್ಲಿ ಯಾವುದೇ ರೀತಿಯ ಸ್ವಚ್ಛತೆ ಕಾಣುತ್ತಿಲ್ಲ.

ಇಲ್ಲೆಲ್ಲಾ ದೊಡ್ ದೊಡ್ ಜನ ಇದೇ ತರ ತಿಂತಾರಿ ಏನೇನ ಬ್ರೆದಿಂದು ಅದು ಇದು ಏನೆನ ಮಾಡಿಕೊಂಡು ತಿಂತರ ನಮ್ ಸೈಡ್ ಕಮ್ಮೀರಿ ಇವು ಬ್ರೆಡ್ಡಿನು ಅವು ತಿನದ ಕಮ್ಮಿರಿ ಎಲ್ಲೇ ಬೆಕ್ಯ್ರಗ ಒಂದೊಂದು ಏನ ಕೇಕ ಅವೆ ತಗೊಬಂದು ತಿಂತಾರಾ ಬಿಟ್ರೆ ಇಂಥವೆಲ್ಲ ಮಾಡಿಕೊಂದು ತಿನಲ್ರಿ ಬ್ರೇಕ್ಫಾಸ್ಟ್ ಅಂತ್ರಿ--

ಇಲ್ಲಿ ಜನಗಳು ತುಂಬಾ ಚೆನ್ನಾಗಿ ಟೀನ ಕುಡೀತಿದ್ದಾರೆ ಹಾಗೆ ಕಟ್ಟಡ ನಿರ್ಮಾಣ ಕೂಡ ತುಂಬಾ ಚೆನ್ನಾಗಿದೆ ಇದರಿಂದ ಜನಗಳು ಆಕಷರ್ಣೆಯಿಂದ--

ಆಟ ಆಡಬಹುದು ಮಕ್ಕಬಹುದು ಏನಾದರು ಮಾಡಬಹುದು ಅಲ್ಲಿ ಗಡ್ ಗಡ್ ಗಾಳಿ ಬಿಡ್ತೀರ್ತವ ಗಿಡಗಳು ಚನಾಗಿರ್ತದ.